ಇಲ್ಲಿ ಒಂದು ಮೂರ್ತಿಯನ್ನು ನಿಲ್ಲಿಸಿದ್ದಾರೆ ಇಲ್ಲಿ ತುಂಬಾ ಮುಖಗಳನ್ನು ನಾವು ನೋಡಬಹುದು ಮತ್ತು ಕೈಯನ್ನು ಕೂಡ ನೋಡಬಹುದು.

ಇದಕ್ಕೆ ಕೈಗಳಿಲ್ಲಾ. ಇದರ ಮುಂದೆ ಒಂದು ಕಟ್ಟಡದ ರೀತಿ ನಿರ್ಮಿಸಿದ್ದಾರೆ. ಗಿಡಗಳನ್ನು ನಾವು ನೋಡಬಹುದು.